ನಾವು ಈ ಚಿತ್ರದಲ್ಲಿ ಒಂದು ಉಹ್ ಸಣ್ಣ ಮಕ್ಕಳ ಆಟ ಆಡುವ ಒಂದು ಅಹ್ ಗ್ರೌಂಡ್ ಅನ್ನು ನೋಡತ್ತಾ ಇದ್ದೇವೆ ಇಲ್ಲಿ.

ಈ ಚಿತ್ರದಲ್ಲಿ ನಾವು ಯೇಸು ಕ್ರಿಸ್ತುವಿನ ಒಂದು ಸಿಂಬಲ್ ಅನ್ನು ನೋಡತ್ತಾ ಇದೀವಿ ಮತ್ತು ಒಂದು ದೊಡ್ಡ ಬಿಲ್ಡಿಂಗ್ ಮೇಲೆ ಅದನ್ನು ಇಟ್ಟಿದ್ದಾರೆ ಅದನ್ನು --

ಅಹ್ ಒಂದು ಸಾಧನೆಯನ್ನು ಕೂಡ ನಾವು ನೋಡಬಹುದು ಮತ್ತು ಅವರು ಗೆದ್ದರೆ ಅವರಿಗೆ ಪ್ರತಿಫಲವಾಗಿ ಬಹು --

ಸಣ್ಣ ಮಕ್ಕಳು ಬಂದು ಆಟವನ್ನು ಆಡಿ ಹೋಗತ್ತಾರೆ ಮತ್ತು ಅಹ್ ಸಣ್ಣ ಮಕ್ಕಳಿಗೆ ಅಂತನೆ ಮಾಡಿ ಮಾಡಿಸಿದ್ದಾರೆ ಈ ಪಾರ್ಕ್ ಅನ್ನು ಅಹ್ ಪಾಲಕರು ಅವರನ್ನು ಕರೆದುಕೊಂಡು ಬಂದು.

ಈ ಚಿತ್ರದಲ್ಲಿ ನಾವು ಒಂದು ಬೇಕರಿ ಅಂಗಡಿಯನ್ನು ನೋಡತ್ತಾ ಇದೀವಿ ಒಂದು ಕಿರಾಣಿ ಅಂಗಡಿಯನ್ನು ನೋಡತ್ತಾ ಇದೀವಿ ಇಲ್ಲಿ ಅಹ್ ಕುರ್ಕುರೆ ಚೊಕೊಲೇಟ್ಸ್ ಮತ್ತು --

ಮಾಡಿದ್ದಾರೆ ಜನರು ಆಟೋದಲ್ಲಾಗಿರಬಹುದು ಮತ್ತು ಬಸ್ಸಿನಲ್ಲಿ ಕೂಡ ಅಡ್ಡಾಡತ್ತರೆ ಏಕೆಂದರೆ ಅವರು --

ನೀಟ್ ಆಗಿ ಕಟ್ ಮಾಡಿ ಅಹ್ ಬೆಳೆಸಿದ್ದಾರೆ ಅಹ್ ಮತ್ತು ತೆಂಗಿನ ಮರಗಳು ಎಲ್ಲಾ ತರದ ಗಿಡಗಳು ಕೂಡ ಇವೆ.

ಈ ಚಿತ್ರದಲ್ಲಿ ನಾವು ನೋಡತ್ತಿರುವುದೇನೆಂದರೆ ಒಂದು ಬ್ಯಾಂಕ್ ಅನ್ನು ನೋಡತ್ತಾ ಇದ್ದಿವಿ ಅದರ ಹೆಸರು ಬಾರತೀಯ ಸ್ಟೇಟ್ ಬ್ಯಾಂಕ್ ಈ ಬ್ಯಾಂಕಿನಲ್ಲಿ ಎಲ್ಲಾ ಜನರು.

ಬಂದು ದುಡ್ಡನ್ನು ತೆಗೆದುಕೊಂಡು ಹೋಗುತ್ತಾರೆ ಮತ್ತು ತಮಗೆ ಬೇಕಾದಾಗ ದುಡ್ಡನ್ನು ಇಟ್ಟು ಹೋಗುತ್ತಾರೆ ಅಲ್ಲಿ ಅಹ್ ಬ್ಯಾಂಕ್ ಮುಂದೆ --

ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಇರತ್ತರೆ ಅವರು ತಮ್ಮ ಅಹ್ ಸುಂದರ ಕ್ಷಣ.

ನಾವು ಈ ಚಿತ್ರದಲ್ಲಿ ಅಹ್ ಒಂದು ಪ್ರಾಡಕ್ಟ್ ಅನ್ನು ರೆಡಿ ಮಾಡುವ ಕಂಪನಿಯನ್ನು ನೋಡತ್ತಾ ಇದ್ದಿವಿ ಇಲ್ಲಿ ಅಲ್ಲಿ ಜನರು ತುಂಬಾ --

ಮೆಕ್ಯಾನಿಕಲ್ ಅಲ್ಲಿ ತೆಗೆದುಕೊಂಡು ಬರತ್ತಾರೆ ಮತ್ತು ಅವರು ಕಾರನ್ನು ರೆಡಿ ಮಾಡಿ ನೀರಿನಿಂದಾ ತೊಳೆದು ತುಂಬಾ ಕ್ಲೀನ್ ಆಗಿ --

ನಾವು ಈ ಚಿತ್ರದಲ್ಲಿ ಮಕ್ಕಳ ಚಟುವಟಿಕೆಗಳನ್ನು ನೋಡುತ್ತಿದ್ದೇವೆ ಮಕ್ಕಳು ಕೂಡ ತಮ್ಮ ಚಟುವಟಿಕೆಗಳನ್ನು ತುಂಬಾ ಚನ್ನಾಗಿ ಮಾಡುತ್ತಿದ್ದಾರೆ ಮತ್ತು --